ಹತ್ತು ಎ_ಎಂ ಅಂದರೆ ಬೆಳಿಗ್ಗೆ ಮತ್ತು ಇದು ಜಿಮ್ಮಿನಲ್ಲಿ ಫೋಟೋವನ್ನು ಇಳಿಶಿದ್ದಾನೆ.

ಮತ್ತು ಇದು ನೋಡಲು ತುಂಬಾ ಸುಂದರವಾಗಿದೆ ಹಾಗೂ ನಾವು ಇದನ್ನು ಮಾಡಬಹುದು ಎಂದು ಫೋಟೋದಲ್ಲಿ ಗಮನಿಸುತ್ತಿದ್ದೇವೆ.